ಈ ಮೂರ್ತಿಯು ತುಂಬಾ ಸುಂದರವಾಗಿದೆ ಇದನ್ನು ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ.

ಇದರ ಹಿಂದೆ ಅನೇಕ ಗಿಡಮರಗಳು ಇವೆ. ಕೆಳಗಡೆ ಹೂವಿನಿಂದ ಅಲಂಕಾರ ಮಾಡಿದ್ದ--

ಗೋಪುರವು ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣದಿಂದ ಕೂಡಿದ್ದು ನೋಡಲು ತುಂಬಾ ಅದ್ಭುತವಾಗಿ ಸುಂದರವಾಗಿ ಕಾಣುತ್ತೆ.

ಇದರಲ್ಲಿ ಗಾಳಿಯ ಪಂಕವು ಇದೆ ಗಿಡದ ಮುಂದೆ ಒಂದು ಸಣ್ಣ ಮಂದಿರ ಇದೆ.

ಈ ಚಿತ್ರವು ನೋಡಲು ತುಂಬಾ ಸುಂದರವಾಗಿದ್ದು ನಮ್ಮ ದೇಶದ ಬಾವುಟವನ್ನು ಆರಿಸಿದ್ದಾರೆ.